ಇದು ಒಂದು ಸುಂದರವಾದ ಚಿಕ್ಕಕೆರೆಯಾಗಿದ್ದು ನೋಡಲು ತುಂಬಾ ಸುಂದರವಾಗಿದೆ ಊರಿನ ಪಕ್ಕದಲ್ಲಿರುವ ಕೆರೆ ರೀತಿ ಕಂಡು ಬರುತಿತ್ತು ಇದು ನೋಡು ತುಂಬಾ ಸ್ವಚ್ಛವಾಗಿ ಹಾಗು--

ಪಿಂಕ್ ಅಂಡ್ ವೈಟ್ ಹಾಗೂ ಡಾರ್ಕ್ ಪಿಂಕ್ ಎಲ್ಲೋ ಕಲರ್ ಫ್ಲವರ್ಸ್ ನಾವು ಇಲ್ಲಿ ನೋಡಬಹುದು.

ಜಿಮ್ ಸಂಬಂಧಿಸಿದ ಎಲ್ಲಾ ಆಟ ಆಟದ ವಸ್ತುಗಳನ್ನು ಇಲ್ಲಿ ಇಳಿಸಲಾಗಿದೆ.

ಇದು ನೋಡಲು ತುಂಬಾ ಸುಂದರವಾಗಿದ್ದು ಇವನ್ನು ಗೃಹ ಉಪಯೋಗಿ ಉಪಯೋಗಕ್ಕೆ ಹಾಗೂ ಅಲಂಕಾರಕ್ಕೆ ಬಳಸಲಾಗುತ್ತದೆ.

ಇದು ಒಂದು ಅಪಾರ್ಟ್ಮೆಂಟ್ ಆಗಿದ್ದು ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ವಾಹನ ನಿಲುಗಡೆ ಎಂದು ಜಾಗವನ್ನು ಇರಿಸಲಾಗಿದೆ ಇಲ್ಲಿ ಬೈಕಗಳು ಹಾಗು ಕಾರಗಳನ್ನು ನೋಡಬಹುದು.

ಈ ಲೈಟ್ ತುಂಬಾ ಆಕರ್ಷ ಆಕರ್ಷಕವಾಗಿರುವುದನ್ನು ಈ ಸ್ಟೇಜ್ ತುಂಬಾ ಸುಂದರವಾಗಿ ಕಾಣುತ್ತಿದೆ ಒಬ್ಬ ಹುಡುಗಿ ಇಲ್ಲಿ ನೃತ್ಯ ಮಾಡುತ್ತಿದ್ದಾಳೆ ಗಮನಿಸಿ ಬ್ಹೊದೋ.

ಇಲ್ಲಿ ನಾವು ಸಾಕಷ್ಟು ಕಲ್ಲುಗಳನ್ನು ಸಹ ನಾವು ನೋಡಬಹುದು.

ಈ ಫೋಟೋ ಎತ್ತರದ ಪ್ರದೇಶದಿಂದ ತೆಗೆಯಲಾಗಿದ್ದು ಒಂದು ಬಿಲ್ಡಿಂಗ್ ನ ಮೇಲೆ ತೆಗೆದಿರು ಫೋಟೋ ಆಗಿದೆ. ಇದು ನೋಡಲು ಮಾರುಕಟ್ಟೆಯ ಚಿತ್ರಣವನ್ನು ನಾವು ನೋಡಬಹುದು .